ಚಿತ್ರದಲ್ಲಿ ಕಾಣುತ್ತಿರುವ ಈ ದೃಶ್ಯದಲ್ಲಿ ಸಾಕಷ್ಟು ಪ್ಲಾಸ್ಟಿಕ್ ವಸ್ತುಗಳು ಇರುವುದನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ ಹಾಗೆ ಈ ಪ್ಲಾಸ್ಟಿಕ್ ವಸ್ತುಗಳು ಸಾಕಷ್ಟು--

ನಮಗೆ ಒಂದು ಪ್ರೈವೇಟ್ ಬಸ್ ಸ್ಟಾಂಡ ನ ರೂಪದಲ್ಲಿ ಕಂಡುಬರುತ್ತದೆ. ಈ ಬಸ್ ಸ್ಟಾಂಡ್ ನಲ್ಲಿ ಸಾಕಷ್ಟು ಜನರು ಇದಾರೆ ಹಾಗೂ ಚಳಿಯ ಒಂದು ವಾತಾವರಣ ಇದೆ ಯಾಕೆಂದರೆ ಇಲ್ಲಿ ಸಾಕಷ್ಟು ಮಂದಿ ಸ್ವೆಟರ್ ಆಗು ಮಫ್ಲರ್ ಗಳನ್ನು ಧರಿಸಿ --

ಇಲ್ಲಿ ನಾವು ಒಂದು ಬಸ್ಸ್ಟ್ಯಾಂಡ್ ನ ಚಿತ್ರ ಕಾಣುತ್ತಿದ್ದೇವೆ ಈ ಒಂದು ಬಸ್ ಸ್ಟಾಂಡ್ ಮುಂದೆ ಹಾಲವರು ಬಸ್ಸು ಮಾತು ಹಲವಾರು ಬೈಕ್ಗ ಳು ಹಲವಾರು ಆಟೋ ಗಳು ಸಾಕಷ್ಟು ಜನರು ಹೋರಾಟವನ್ನು ಮಾಡುತ್ತಿರುವ ದೃಶ್ಯವನ್ನು ಕಾಣುತ್ತೇವೆ.

ಈ ಒಂದು ದೃಶ್ಯವು ಸಾಕಷ್ಟು ಗೊಂದಲಮಯವಾಗಿದ್ದು ಹಾಗೆ ಗೋಚರವಾಗುತ್ತಿದೆ.

ತನ್ನ ಫೋಟೋ ವನ್ನು ತೆಗೆಸಿ ಕೊಳ್ಳುತ್ತಿರುವ ದೃಶ್ಯವನ್ನು ನಾವು ಗಮನಿಸಬಹುದಾಗಿದೆ ಇದು ಒಂದು ಅದ್ಭುತ ಕರವಾದಂತಹ ದೃಶ್ಯವಾಗಿ ಕಂಡುಬರುತ್ತದೆ.

ಇಲ್ಲಿ ನಾವು ದೇವಿಯ ಆರಾಧನೆಯನ್ನು ಕಾಣುತ್ತಿದ್ದೇವೆ ಇಲ್ಲಿ ನಾವು ಸಾಕಷ್ಟು ರೀತಿಯಲ್ಲಿ ಬಲೂನ್ ಗಳನ್ನು ಕೇಸರಿ ಗ್ರೀನ್ --

ಮೀನುಗಳು ಇರುವಂತ ದೃಶ್ಯ ಆಗಿದ್ದು ಈಗ ಒಂದು ಎರಡು ಮೂರು ಜನಗಳು ಮೀನನ್ನು ಮಾರಾಟ ಮಾಡುತ್ತಿದ್ದಾರೆ ಇಲ್ಲಿ ಸಾಕಷ್ಟು ವಿಧ ವಿಧವಾದ ಮೀನುಗಳನ್ನು ಸಣ್ಣ ಆಗು ದೊಡ್ಡ ಗಾತ್ರದ ಮೀನುಗಳನ್ನು ನಾವು ಇಲ್ಲಿ ನೋಡುತ್ತಿದ್ದೇವೆ.

ಇಲ್ಲಿಒಂದು ಸಮಾರಂಭದ ದೃಶ್ಯವನ್ನು ಕಾಣುತ್ತಿದ್ದೇವೆ ಈ ಒಂದು ಸಮಾರಂಭದಲ್ಲಿ ಇಬ್ಬರು ಪುರುಷರು ತಮ್ಮ ಫೋಟೋ ವನ್ನು ತೆಗೆಸಿಕೊಳ್ಳುತ್ತಿರುವ ದೃಶ್ಯ ಇದಾಗಿದೆ --

ಆಹ್ ಇದೊಂದು ಮೀನಿನ ಮಾರುಕಟ್ಟೆ ಆಗಿದೆ ಇಲ್ಲಿ ಮೀನುಗಳನ್ನು ಸ್ವಚ್ಛಗೊಳಿಸಿ ಮೀನನ್ನು ಕತ್ತರಿಸುತ್ತಿರುವ ಒಂದು ದೃಶ್ಯ ಇರ್ --

ಇಲ್ಲಿ ಕಂಡು ಬರುತ್ತಿರುವ ಈ ಒಂದು ದೃಶ್ಯದಲ್ಲಿ ಇದು ನಮಗೆ ಹೂಗಳನ್ನು ಅಪಾರವಾಗಿ ಹಾಕಿರೋ ತರ ಇಂದ ಇದು ಅ ಪಾರ್ಕು ಅಂದು ಅನ್ನೋ ರೀತಿಯಲ್ಲಿ ನಮಗೆ ಭಾಸವಾಗುತ್ತಿದೆ.

ಇಲ್ಲಿ ಮೀನಿನ ಮಾರುಕಟ್ಟೆ ಎಂಬ ದೃಶ್ಯವನ್ನು ಕಾಣುತ್ತಿದ್ದೇವೆ. ಇಲ್ಲಿ ಮೀನಿನ ಮಾರುಕಟ್ಟೆಯಲ್ಲಿ ಸಾಕಷ್ಟು ರೀತಿ ಚಿಕ್ಕ ಹಾಗೂ ದೊಡ್ಡದಾದಂತಹ ಮೀನು ಗಳನ್ನು ನಾವು ಇಲ್ಲಿ ಕಾಣುತ್ತಿದ್ದೇವೆ ಹಾಗೆ ಕೆರೆಯ ಮೀನುಗಳಾಗಿ ನಾವು ಇಲ್ಲಿ ನೋಡಬಹುದು.

ಇದು ಒಳ್ಳೆ ಯೋಜನೆಯಾಗಿದೆ ಕೈಸಾರದ ಅಭಿವೃದ್ಧಿಗೆ ತಂದು ಪ್ರಯೊಜನಕಾರಿಯಾದ ವಿಷಯವಾಗಿ ಕಂಡುಬರುತ್ತದೆ .

ಇಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ರೀತಿಯ ಒಂದು ದೃಶ್ಯವನ್ನು ಕಾಣುತ್ತಿದ್ದು ಈ ರಸ್ತೆಯ ಅಕ್ಕ ಪಕ್ಕದಲ್ಲಿ ಸಾಕಷ್ಟು ಅಂಗಡಿಗಳು ಇರುವುದನ್ನು ಸಹ ನಾವು ಕಾಣಬಹುದಾಗಿದೆ.

ಇದೊಂದು ಕಾಲೇಜ ಇನ ರೀತಿಯಲ್ಲಿ ಕಂಡು ಬರುತ್ತಿರುವ ದೃಶ್ಯವಾಗಿದೆ. ಇಲ್ಲಿ ಒಂದು ಫೀಲ್ಡ್ ಕೂಡ ನೋಡಬಹುದು. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಸಹಾ ಓಡಾಡುತ್ತಿದ್ದಾರೆ.

ಇಲ್ಲಿ ನಾವು ಒಂದು ತಂಪಾದ ವಾತಾವರಣ ಮೋಡ ಕವಿದ ವಾತಾವರಣವನ್ನು ನೋಡುತ್ತಿದ್ದೇವೆ .

ಇಲ್ಲಿ ನಾವು ಕಾಣುತ್ತಿರುವ ದೃಶ್ಯದಲ್ಲಿ ಇಲ್ಲಿ ಚಿಪ್ಸು ಬಿಸ್ಕೆಟ್ ಹಾಗೂ ಜ್ಯೂಸ್ ಹಾಗೂ ಪೆನ್ನು ಸ್ವೀಟ್ಸ್ --

ಹಾಗೂ ರಸ್ತೆಯ ಪಕ್ಕದಲ್ಲಿ ಆಟೋ ಜೀಪ್ ಗಳಂತಹ ವಾಹನಗಳು ಸಹ ನಿಂತಿವೆ ಅಹ್ ಇಲ್ಲಿ ಜನ ಪಟ್ಟಣ ಹಾಗೂ ಹಣ ಪಟ್ಟಣ ಹೆಚ್ಚಾಗಿ ಕಂಡುಬರು --